ನಮ್ಮಲ್ಲಿ ಮೀನುಗಳಂದ್ರೆ ಮಲ್ಲಿ ಮೀನು ಅಂತ ಸನ್ ಸನ್ ಕೆ ಇರುತೆ ಅಧ್ನಾ ಜನ ಓಡೋ ಒಂದು ಬ ಅದು ಬಲೆಯಲ್ಲಿ ಹಿಡಿಯಕೆ ಆಯ್ತಾಯಿಲ್ಲ .

ನಾವು ಹಿಂದೆ ಕಟಿಂಗ್ ಅಂತ ಸಿಐಸೋರ್ ಕಟಿಂಗ್ ಅಂತ ಮಾಡ್ತಿದ್ರು ಅಂದ ಎನ್ನಪ ಅಂದ್ರೆ ಮಷೀನ್ ಹಳೆ ಒಂದು ಮಷೀನ್ ಕೈಯಲ್ಲಿ ಹೊಡಿತಾಯಿದ್ರು. ಈಗ ಕರೆಂಟ್ ಬಂದವೇ.

ಸಿಟಿ ಒಳೆಗೆ ಅಂದ್ರೆ ಹತ್ರದಲ್ಲೇ ಅರ್ಜೆಂಟ್ ಎಲ್ಲಾದ್ರು ಹೋಗಬೇಕಾದ್ರೆ ಬಸ್ ಸಿಗದಿಲ್ಲ. ಸಿಟಿ ಒಳಗೆ ನಮ್ಮ ಆಟೋ ಗಳು ಇದ್ರೆ ಒಂದು ಉತ್ತಮವಾದ ಒಂದು ಆ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಸೇವೆ.

ಮುಂಬತ್ತಿ ಹಚ್ಚುವುದು ಅವರ ಸಂಪ್ರದಾಯದಲ್ಲಿ ಅವರ ಕ್ರೈಸ್ಟಿಯನ್ ಸಂಪ್ರದಾಯದಲ್ಲಿ ಮುಂಬತ್ತಿಯನ್ನು ಹಚ್ಚುವುದು ಅವ್ರಿಗೆ ಬೆಳಕಾಗಲಿ ಅಂತ ಶಾಂತಿ ಸಂದೇಶ.